ಹಲೋ ಫ್ರೆಂಡ್ಸ್ ನೋಡಿ ನಾವಿಲ್ ನೋಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯ ಆಲ್ಮಟ್ಟಿ ಫ್ರೆಂಡ್ಸ್ ಇವೆಲ್ಲ ಹೆಂಗೆ ಮುರಾರ್ಜಿ ಎಂಗೆ ತಾಲೂಕಲ್ಲಿ ಇರ್ತವೆ ಸೊ ಇಲ್ಲಿ ಕೂಡ ಅದೇತರ ನವೋದಯ ಸ್ಕೂಲ್ಸ್ ಕೂಡ ಕಾಣಿಸ್ --

ಮೇಲ್ಗಡೆ ಅವರ ವಾಸಿ ಇದ್ದು ಕೆಳಗಡೆ ಬಾಡ್ಗೆ ಕೊಟ್ಟಿದ್ದಾರೆ ಇಲ್ಲ ನೋಡಿ ಐರನ್ ಅವರಿಗೆ ಬಾಡ್ಗೆ ಕೊಟ್ಟಿದ್ದಾರೆ ಇಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ಕಾಂಪ್ಲೆಕ್ಸ್ ಅಂತಿವಿ ನನಗೆ ಬಾಡ್ಗೆ ಇರುತ್ತೆ --

ಫ್ರೆಂಡ್ಸ್ ನಾನು ನೋಡ್ತಾ ಇದ್ವಿ ನೋಡಿ ಇದು ಚಿಕ್ಕ ಮಾಲು ಈ ಮಾಲಲ್ಲಿ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಆಟ ಆಡೋಕ್ ಸಂಬಂಧ ಪಟ್ಟಂತಹ ಶಟಲ್ ಕಾಕ್ ಆಗಿರಬಹುದು ಚಿಕ್ಕ ಮಕ್ಕಳಿಗೆ ಆಡಕ್ ಗಾಡಿ ಆಗಿರಬಹುದು ಅದೇ ತರ ಚಿಕ್ --

ಹಲೋ ಫ್ರೆಂಡ್ಸ್ ನಾವಿಲ್ಲಿ ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ಸ್ವಲ್ಪ ಗೇಮ್ ಕಳಿತ ಇದೆ ನಾವು ನೋಡೋದು ಸ್ವಲ್ಪ ಸಿಟಿಯಲ್ಲಿ ದೊಡ್ಡೋಡು ಆಟ ಮೈದಾನಗಳು ಇರುತ್ತದೆ ಇಲ್ಲೂ ಕೂಡ ಸಹ ನಾವು ದೊಡ್ಡದ ಮೈದಾನ ನೋಡ್ತಾ ಇದ್ದೀವಿ

ನೋಡಿ ನಮಗೆ ಇಲ್ಲಿ ಫುಟ್ಬಾಲ್ ಆಗಿರಬಹುದು ವಾಲಿಬಾಲ್ ಥ್ರೋ ಬಾಲ್ ಆಗಿರಬಹುದು ಯಾವ ತರಹ ಆಗಬೇಕಾದರೂ ಆಟ ಆಡಬಹುದು ನೋಡಿ ನಾವಿಲ್ ನೋಡ್ತಾ ಇದೀವಿ.

ನೆಟ್ ಕಟ್ ಬಿಟ್ಟು ತ್ರೋಬಾಲ್ ಆಡಬಹುದು ವಾಲಿಬಾಲ್ ಆದ್ರೂ ಆಡಬಹುದು ಆಟ ಆಡ್ತಾ ಇದ್ದಾರೆ ನಮ್ಮ ಸ್ಕೂಲ್ ಅಂದ್ರೆ ಒಂದು ಯಾವುದಾದರೂ ಒಂದು ಕಾಂಪಿಟಿಷನ್ ಇದ್ದೆ ಇರದು ಪ್ರಾಕ್ಟೀಸ್ ಮಾಡೋಕೆ ನಾವು ನೆಟ್ ಕಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅದೇ ರೀತಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ.

ಇಲ್ಲಿ ಕೂಡ ಅಂಗೆ ಈಸಿ ಬೈ ಶಾಪಿಂಗ್ ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಬಟ್ಟೆ ಸಿಗುತ್ತೆ ಗಂಡ ಮಕ್ಕಳಿಗಾಗಿರಬಹುದು ಹೆಣ್ಣ್ ಮಕ್ಕಾಳಿಗಾಗಿರಬಹುದು ಚಿಕ್ಕ್ ಹುಡುಗುರು ಆಗಿರಬಹುದು ಎಲ್ಲಾ ತರದ್ದು ಬಟ್ಟೆಗಳು ಇರುತ್ತೆ.

ಫ್ರೆಂಡ್ಸ್ ನೋಡಿ ನವಿಲ್ ನೋಡ್ತಾ ಇದೀವಿ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸಿಗ್ ಬಂದ್ ನಡಿತಾ ಇದೆ ಸ್ಪೋರ್ಟ್ಸ್ ಇವೆಂಟ್ ಅಂದ್ರೆ ನಾವು ನೋಡಿರ್ತೀವಿ ಹಲವಾರು ಟೀಮ್ ಗಳು ಸಾರಿ ಮೀಟಿಂಗ್ ಜೊತೆ ಆಟ ಆಡಿಬಿಟ್ಟು.

ಸೋ ಇಲ್ಲಿಕೂಡ ಅದೆ ತರ ಸಾಟರ್ಡೆ ದಿನ ಎಲ್ಲಾ ಹುಡುಗ ಹುಡುಗಿರು ಎಲ್ಲಾ ಲೈನ್ ನಲ್ಲಿ ನಿಂತ್ಕೊಂಡು ಬಿಟ್ಟು ಮಾಡ್ತಾ ಇದಾರೆ ಇದನ್ನ ಮಾಡೋದ್ರಿಂದ ದೇಹಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಬಾಡಿ ಕೂಡ ಫಿಟ್ ಆಗಿರುತ್ತೆ

ಇಲ್ ಬಂದ್ ಬಿಟ್ಟು ನೋಡಿ ಫ್ರೆಂಡ್ಸ್ ನಿಮಗೆ ಕ್ರಿಕೆಟ್ ಆಗಬಹುದು ಎಲ್ಲಾ ಇಲ್ಲಿ ಸಿಗುತ್ತದೆ

ಅವನ್ ತಗೋಬೇಕು ಅಂದ್ರೆ ಅವ್ರು ಕೂಡ ಒಂದು ಅಂಗಡಿಲಿ ಪರ್ಚೇಸ್ ಮಾಡ್ಕೊಂಡು ಬಂದಿರುತ್ತಾರೆ ಅವರು ಸ್ಕೂಲ್ದು ಸ್ಕೂಲ್ ಕಾಲೇಜ್ಗೆ ಸ್ಟಿಕರ್ ಹಾಕಿ ಕೊಡ್ತಾರೆ ಅದು ನನ್ನ ತಮ್ಮ ಬರೋಕೆ ಮಾಡ್ಲಿಕ್ಕೆ ಒಂದು ಅಂಗಡಿ ಅಂತ ಇರುತ್ತೆ ಅದೇ ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ.

ಫ್ರೆಂಡ್ಸ್ ನೋಡಿ ನಾವಿಲ್ ನೋಡ್ತಾ ಇದ್ದೀವಿ ಏನಪ್ಪಾ ಅಂದರೆ ಒಂದ್ ಅಂಗಡಿ ಕಾಣಿಸ್ತಾ ಇದೆ ಅಂಗಡಿ ಅಂದ್ರೆ ಚಿಕ್ಕ ಮಕ್ಕಳಿಗಂತೂ ಫೇವರಿಟ್ ಪ್ಲೇಸ್ ಆಗ್ಬಿಟ್ಟಿರುತ್ತೆ ಕುರ್ಕುರೆ ಚಾಕಲೇಟ್ಸ್ ಆಗಿರಬಹುದು ಕೋಕೋ ಕೋಲಾ ಹಾಲು ಐಸ್ ಕ್ರೀಮ್ --